ಒಂದು ಚಿಕ್ಕದಾದ ಕಬೋರ್ಡ್ ನ ಒಳಗೆಡೆ ನೀರು ಒಡೆಯುವ ಸ್ಪ್ರೇ ಇಡಲಾಗಿದೆ.

ಮತ್ತು ಆ ಬೋರ್ಡ್ ನ ಎದುರುಗಡೆ ಚಿಕ್ಕದಾದ ಗಿಡಗಳಲ್ಲಿ ಗಾರ್ಡನ್ ತರ ನಿರ್ಮಿಸಲಾಗಿದೆ ಮ --

ಮತ್ತು ಒಂದು ಬಿಳಿ ಬಣ್ಣದ ಬಕೆಟ್ ಸಹ ಕಾಣಿಸಲಾಗಿದೆ.

ಮತ್ತು ಗೋಡೆಯ ಮೇಲೆ ಸಿ_ಸಿ_ಟಿ_ವಿ ಸಹ ಕಾಣಿಸುತ್ತಿದೆ.

ಚಿತ್ರದಲ್ಲಿ ನಾವೋಂದು ತರಕಾರಿ ಮತ್ತು ಅಣ್ಣುಗಳು ದೊರೆಯುವ ಒಂದು ಅಂಗಡಿಯನ್ನು ನೋಡಬಹುದು.

ಮತ್ತು ಆ ರೂಮ್ ನಲ್ಲಿ ಒಂದು ಟ್ಯೂಬ್ ಲೈಟ್ ಮತ್ತು ಫ್ಯಾನ್ ಸಹ ಕಾಣಿಸುತ್ತಿದೆ.

ಚಿತ್ರದಲ್ಲಿ ನಾವೊಂದು ಪುಸ್ತಕದ ಅಂಗಡಿಯನ್ನು ನೋಡಬಹುದು.

ಹಾಗೆ ಒಬ್ಬ ಚಿಕ್ಕ ಹುಡುಗ ನೀಲಿ ಬಣ್ಣದ ಬಟ್ಟೆಯನ್ನು ಧರಿಸಿದ್ದಾನೆ

ಇಬ್ಬರು ವ್ಯಕ್ತಿಗಳು ಮೀನನ್ನ ತೂಕ ಮಾಡುತ್ತಿರುವುದನ್ನು ಸಹ ನೋಡಬಹುದು.

ಮತ್ತು ಒಂದು ಚೇರ್ ನ ಮುಂದೆ ಒಂದು ಸ್ವಿಚ್ ಬೋರ್ಡ್ ಸಹ ಕಾಣಿಸುತ್ತಿದೆ.

ಪಕ್ಕದಲ್ಲಿ ನಾವೋಂದು ರೋಡ್ ನ ಪಕ್ಕದಲ್ಲಿ ಹಲವಾರು ಬಂಡಿಗಳಲ್ಲಿ ಹಣ್ಣುಗಳ ಅಂಗಡಿಯನ್ನು ನೋಡಬಹುದು.

ಮತ್ತು ಆ ಅಂಗಡಿಯ ಎದುರುಗಡೆ ಇಬ್ಬರು ಸೈಕಲ್ ನಲ್ಲಿ ಹೋಗುತ್ತಿರುವುದನ್ನು ಸಹ ನೋಡಬಹುದು.

ಮತ್ತು ಅಪಾರ್ಟ್ಮೆಂಟ್ನ ಕೆಳಗಡೆ ಮೂರು ಕಾರು ಗಳನ್ನು ನಿಲ್ಲಿಸಲಾಗಿದೆ.

ಮತ್ತು ಇಬ್ಬರು ಚಿಕ್ಕ ಮಕ್ಕಳು ಸಹ ನಡೆದುಕೊಂಡು ಹೋಗುತ್ತಿರುವುದನ್ನು ನೋಡಬಹು--

ಮತ್ತು ಎರಡು ಕಪ್ಪು ದಾದ ಪಿಲ್ಲರ್ ಗಳು ಕಾಣಿಸುತ್ತಿದೆ.

ಮತ್ತು ಹಲವಾರು ಸೋಫಾ ಗಳು ಸಹ ಕಾಣಿಸುತ್ತಿವೆ.

ಮತ್ತು ಒಂದು ಕಪ್ಪು ಬಣ್ಣದ ಟಿ_ವಿ ಕಾಣಿಸುತ್ತಿ--

ಹಾಗೆ ಒಂದು ಟೇಬಲ್ ಅನ್ನು ಹಾಗೆ ಹಲವಾರು ಚೇರ್ ಗಳನ್ನು ನೋಡಬಹುದು.

ಹಾಗೆಯೆ ಒಂದು ಕರೆಂಟ್ ಕಂಬ ಸಹ ಕಾಣಿಸುತ್ತಿದೆ.

ಹಾಗೆಯೆ ಹಲವಾರು ಕೆಂಪು ಬಣ್ಣದ ಹೂಗಳು ಮತ್ತು ನೀಲಿ ಬಣ್ಣದ ಹೂಗಳು ಕಾಣಿಸುತ್ತಿವೆ.

ಚಿತ್ರದಲ್ಲಿ ನಾವು ದಿನಸಿ ಸಾಮಗ್ರಿಗಳು ದೊರಕುವ ಒಂದು ಅಂಗಡಿಯನ್ನು ನೋಡಬಹುದು.